ಅಲ್ಲೊಂದು ಬಾಲಾಜಿ ಲಾಡ್ಜ್ ಅನ್ನು ಕೂಡ ಕಾಣಬಹುದು.

ಅಲ್ಲಿ ಹಲವಾರು ಆಫರ್ ಬೋರ್ಡಗಳನ್ನು ಹಾಕಲಾಗಿದೆ.

ಆ ಮಾರುಕಟ್ಟೆಯಲ್ಲಿ ವಿಧ ವಿಧವಾದ ತರಕಾರಿಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಮೂರು ತಳ್ಳುವ ಗಾಡಿ ಇದೆ ಅದರಲ್ಲಿ ವಿಧವಿಧವಾದ ಹಣ್ಣುಗಳಿವೆ.

ಅದರ ಪಕ್ಕದಲ್ಲಿ ಮೂರು ನಿಂಬೆ ಹಣ್ಣಿನ ಬುಟ್ಟಿಯನ್ನು ಇಡಲಾಗಿದೆ.

ಅಲ್ಲಿ ಕೆಂಪು ನೀಲಿ ಬಿಳಿ ಹಸಿರು ಬಣ್ಣದ ಬಲೂನ್ ಗಳಿವೆ.

ಇದು ವಾಲ್ಟ್ ಫಿಟ್ನೆಸ್ ಕ್ಲಬ್ .

ಅದರ ಪಕ್ಕದಲ್ಲಿ ಒಂದು ಮರ ಇದೆ.

ಆಫೀಸಿನ ಪಕ್ಕದಲ್ಲಿ ಒಂದು ಕಟ್ಟಡ ಇದೆ.

ಅಲ್ಲಿ ಕೆಲವು ಜನ ಹೂವುಗಳನ್ನು ಮಾರುತ್ತಿದ್ದಾರೆ.

ಬಲಭಾಗದಲ್ಲಿ ಒಂದು ಬಾಗಿಲು ಕೂಡ ಇದೆ.

ಹಾಗೂ ಸೂಪರ್ ಮಾರ್ಕೆಟಿನ ಪ್ರವೇಶ ದ್ವಾರದಲ್ಲಿ ಮಾಪ್ ಮತ್ತು ಪರ್ಕೆಗಳನ್ನು ಇಡಲಾಗಿದೆ.

ಇದು ಮೂರು ಚಕ್ರದ ಹಳದಿ ಬಣ್ಣದ ರಿಕ್ಷ .

ಬ್ಯಾಂಕಿನ ಹತ್ತಿರ ಹಲವಾರು ಜನರು ನಿಂತಿದ್ದಾರೆ.

ಅದರ ಹಿಂದೆ ಒಂದು ಪೊರಕೆಯು ಇದೆ.

ಮತ್ತು ಅದರ ಪಕ್ಕದಲ್ಲಿ ಹಣ್ಣುಗಳನ್ನು ಮಾರುತ್ತಿದ್ದಾರೆ.

ಮತ್ತು ಅಲ್ಲಿ ಇಬ್ಬರು ಹುಡುಗರು ನಿಂತಿದ್ದಾರೆ.

ಹಾಗು ಅಲ್ಲಿ ಒಂದು ನೊ ಪಾರ್ಕಿಂಗ್ ಬೋರ್ಡನ್ನು ಕೂಡ ಹಾಕಿದ್ದಾರೆ.

ಆ ನದಿಯ ಮೇಲೆ ಕೆಲವು ದೋಣಿಗಳು ನಿಂತಿದೆ.

ಅಲ್ಲಿ ನೀಲಿ ಬಣ್ಣದ ಬೋರ್ಡ್ ಅನ್ನು ಕೂಡ ಇಟ್ಟಿದ್ದಾರೆ.

ಆ ಬೇಕರಿಯಲ್ಲಿ ಜ್ಯೂಸ್ ಗಳನ್ನು ಕೂಡ ಇಟ್ಟಿದ್ದಾರೆ.

ಮತ್ತು ಮೇಲೆ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ.

ಅಲ್ಲಿ ಎರಡು ಸೈಕಲ್ ಗಳನ್ನು ಕೂಡ ನಿಲ್ಲಿಸಿದ್ದಾರೆ.

ಅದರ ಅಕ್ಕಪಕ್ಕದಲ್ಲಿ ಗಿಡಗಳನ್ನು ಕೂಡ ಇಟ್ಟಿದ್ದಾರೆ.

ಹಾಗು ಅಲ್ಲಿ ಸಣ್ಣ ರಸ್ತೆ ಕೂಡ ಇದೆ.

ಮಸ್ಜಿದ್ ಪಕ್ಕದಲ್ಲಿ ಹಲವಾರು ಗಿಡಗಳು ಮತ್ತು ಮರಗಳು ಇವೆ.

ಆ ಮೈದಾನದ ಸುತ್ತಮುತ್ತಲಿನಲ್ಲೂ ಹಲವಾರು ಗಿಡ ಮರಗಳು ಇದೆ.

ಇದು ಒಂದು ಆಸ್ಪತ್ರೆ ಆ ಆಸ್ಪತ್ರೆಯ ಹೆಸರು ಫೋರ್ಟೀಸ್ ಆಸ್ಪತ್ರೆ.

ಅದರ ಪಕ್ಕದಲ್ಲಿಯೇ ಒಂದು ಔಷಧಿಯ ಅಂಗಡಿ ಇದೆ.

ಆ ಭದ್ರತಾ ಸಿಬ್ಬಂದಿ ಒಬ್ಬ ಮನುಷ್ಯನ ಜೊತೆ ಮಾತನಾಡುತ್ತಿದ್ದಾನೆ.